ಇಲ್ಲಿ ವೆಹಿಕಲ್ ಗಳು ಒಂದು ಕಾರು ಹೋಗ್ತಾ ಇದೆ ಆ ಕಡೆ ಆಪೋಸಿಟ್ ಅಲ್ಲಿ ಕಸದ ಗಾಡಿ ಬರ್ತಾ ಇದೆ ಆಟೋ ಬರ್ತಾ ಇದೆ.

ಇಲ್ಲಿ ಕಾಣ್ತಾ ಇರೋದು ಇದು ಒಂದು ಡ್ಯಾಮ್ ಫೋಟೋ ಆಹ್ ಇಲ್ಲಿ ಈ ಡ್ಯಾಮ್ ನ ಸುತ್ತಮುತ್ತ ಇಲ್ಲ ಗುಡ್ಡ ಬೆಟ್ಟ ಕಾಡು ಎಲ್ಲ ಇರೋದನ್ನ ನಾವು ಇಲ್ಲಿ ಗಮನಿಸಬಹುದಾಗಿದೆ ಆಮೇಲೆ ನೀರು ಇವಾಗ ಕೆಳಮಟ್ಟದಲ್ಲಿ ಇದವೆ.

ಇಂದು ಚರ್ಚು ಇಲ್ಲಿ ಕಾಣ್ತಾ ಇರೋದು ಒಂದು ಚರ್ಚು . ಇಲ್ಲಿ ಚರ್ಚಿನ ಒಂದು ಭಾಗ . ಅಹ್ ಅಲ್ಲಿನ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಚರ್ಚೆ ಇಂದು.

ಫೋಟೋದಲ್ಲಿ ಕಾಣುತ್ತಾ ಇರುವುದು ಏನಪ್ಪ ಅಂತ ಅಂದರೆ ಇದು ಒಂದು ಗೌರ್ಮೆಂಟ್ ಸ್ಕೂಲು ಈ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಕೋರಿದೊರ್ ಅಲ್ಲಿ ಭಾರತಾಂಬೆ ಫೋಟೋ ಆಮೇಲೆ ಗ್ಯಾಲಕ್ಸಿ --

ಅಹ್ ಆಮೇಲೆ ಅಲ್ಲಿ ಬ ಅವರದೇ ಆದ ಓನ್ ವೆಹಿಕಲ್ ಗಳು ನಿಲ್ಲಿಸಿದರೆ ಅಂದ್ರೆ ಟೂ ವೀಲರ್ ಬೈಕ್ ಗಳನ್ನೆಲ್ಲ ಇಲ್ಲಿ ನಿಲ್ಲಿಸಿದರೆ ಅಹ್ ಇಲ್ಲಿ ಆ ಫೋಟೋದಲ್ಲಿ ನೋಡಿ.

ಆಮೇಲೆ ಸನ್ಫ್ಲವರ್ ಆಯಿಲು ಗೋಲ್ಡ್ ವಿನ್ನರ್ ಆಯಿಲು ಆಮೇಲೆ ಬೇರ್ಬೇರೆ ತರಹದ ಸೋಪು ಶಾಂಪು ಅಹ್ ಎಲ್ಲ ಪ್ರಾವಿಷನ್ ಸ್ಟೋರ್ ಅಲ್ಲಿ ಸಿಕ್ತಂಕತ ಎಲ್ಲ ಐಟಮ್‌ ಗಳು ಇಲ್ಲಿ ನಮಗೆ ಕಾಣ್ತಾಇರೋದನ್ನ ನೋಡ್.

ನಿರ್ಮಾಣವಾಗಿದೆ ಯಾಕೆಂದರೆ ಅಕ್ಕ ಪಕ್ಕದಲ್ಲಿ ಎಲ್ಲಾ ಬಂಡೆ ಇರುವುದನ್ನು ನಾವು ಗಮನಿಸಬಹುದು.